ಗಿಡಗಳು ನಮಗೆಲ್ಲರಿಗೂ ನೆರಳು ಸಹ ಕೊಡುತ್ತದೆ.

ಬ್ಯಾಂಕ್ ಗಳಿಂದ ನಮಗೆ ಹೆಚ್ಚು ಉಪಯೋಗ ಆಗತೈತೆ ಯಾಕಂದ್ರೆ ಬ್ಯಾಂಕ್ ಗಳಲ್ಲಿ ನಾವ್ ಎಷ್ಟಾದ್ರೂ ಹಣವನ್ನು ಇಡಬಹುದು ಅದ್ರಿಂದ ಠೇವಣಿ ರೂಪದಲ್ಲಿ ಬಡ್ಡಿ ಸಹ ಹಾಕಿ ಕೊಡ್ತಾರೆ ಮನೇಲಿ ಇದ್ರೆ ಕಳ್ಳರ ಕಾಟ ಹೆಚ್ಚು ಹಳ್ಳಿಗಳಲ್ಲಿ.

ಆನೆಗಳು ನಡೆಯೋದೆ ಒಂತರ ಚಂದ ಆಮೆಗಳು ನಡಿಯೋದ್ ಚಂದ ಮೊಲಗಳು ಓಡೋದ್ ಒಂತರ ಚೆಂದ.